ಹಾಗು ಮೇಲೆಲ್ಲಾ ಅಲವಾರು ಎಲ್_ಇ_ಡಿ ಲೈಟ್ಸ್ ಗಳು ಕಾಣಿಸುತ್ತಿದೆ.

ಅ ಮೆಟ್ಟಲಲ್ಲಿ ಮೂವರು ಹೆಣ್ಣಮಕ್ಕಳು ಹತ್ತಿ ಹೋಗುತ್ತಿದ್ದಾರೆ.

ಹಾಗೆ ಬೋರ್ಡಿನಲ್ಲಿ ಆನ್ಲೈನ್ ಅಡ್ವಾನ್ಸ್ ಟಿಕೆಟ್ ಬುಕಿಂಗ್ ಸೆಂಟರ್ ಇದೆ.

ಇಲ್ಲಿ ಒಂದು ಗೋಲ್ಡ್ ಕಲರ್ ದೊಡ್ಡದಾದ ಬಸ್ ಇದೆ.

ಟು ಲೇಟ್ ಅಂತ ಹೇಳಿ ನಂಬರ್ ಬರೆದಿರುವಂತಹ ಒಂದು ಸ್ಟ್ಯಾಂಪ್ ಇದೆ.

ಆ ಗೋಪುರಗಳು ಕೆಂಪು ಬಣ್ಣದಲ್ಲಿದೆ ಒಂದು ಗೋಪುರ ಮಾತ್ರ ಬಿಳಿ ಬಣ್ಣದಲ್ಲಿದೆ.

ಇದು ನೋಡಲು ಪಾರ್ಕ್ ತರ ಇದೆ ಏಕೆಂದರೆ ಇಂದಲ್ಲ ಫುಲ್ ಮರಗಿಡಗಳಿವೆ.

ಒಂದು ಟೇಬಲಿಗೆ ನಾಲಕ್ಕು ನಾಲಕ್ಕು ಚೇರ್ ಗಳಿವೆ.

ಹಾಗೂ ಎಲ್ಲಾ ರ್ಯಾಕಿ ನಲ್ಲಿ ಚಾಕಲೇಟ್ಸ್ ಹಾಗೂ ಜ್ಯೂಸ್ ಗಳನ್ನು ತುಂಬಿದ್ದಾರೆ.

ಕೆರೆಯ ಆ ತುದಿಯಲ್ಲಿ ಜನರು ನಿಂತಿದ್ದಾರೆ.

ಇದು ನೋಡಲು ಚಿಕ್ಕ ಮಕ್ಕಳ ಶಾಲೆಯಾಗಿ ಕಾಣುತ್ತಿದೆ.

ಆ ಟ್ಯಾಂಕರ್ ಕೆಳಗೆ ಒಂದು ಬಕೀಟಿದೆ .

ಹಲವಾರು ಬೈಕ್ ಗಳು ಒಳಗೆ ಹಾಗು ಹೊರಗೆ ನಿಂತಿದ್ದಾವೆ.